ತಲೆ ಕೂದಲುಗಳೂ ಬಿಚ್ಚಿ ಕೊಂಡಿವೆ ಅವಳ ಹಿಂಬದಿಯಲ್ಲಿ ಒಂದು ಬ್ಯಾನರ್ ಅನು ನೇತು ಹಾಕಲಾಗಿದೆ

ಒಂದು ಸ್ಟೇಜ್ ಕಾಣ್ತಾ ಇದೆ ಇಬ್ಬರೂ ನಿಂತಿದ್ದಾರೆ ಏ ಸಿ ಇದೆ ಸಾಂಗನೂ ಆಡ್ತಾಇದ್ದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ರೋಡ್ ನ ಮೇಲೆ ಚಲಿಸುತ್ತಿರುವಂತಃ ಒಂದು ಆಟೋ ಬೈಕ್ ಎಂದು ಹೇಳಬಹುದಾದಂತಹ ಒಂದು ವಾಹನವನ್ನು ನೋಡಬಹುದು.

ಇಲ್ಲಿ ಜನಗಳೆಲ್ಲರೂ ಬಹಳ ಜನಗಳೆಲ್ಲರೂ ಸೇರಿದ್ದಾರೆ. ಅವರು ಬಹುಷಃ

ಇಲ್ಲಿ ಗಮನಿಸ ಬಹುದು ರಸ್ತೆಯ ಮೇಲೆ ಒಬ್ಬ ವೆಕ್ತಿ ಸೈಕಲನು ಹೂಡೆದು ಕೊಂಡು ಹೂಗುತಿದ್ದಾನೆ

ನಾವು ಒಂದು ಪುಸ್ತಕದ ಅಂಗಡಿ ಅಥವಾ ಸ್ಟೇಷನರಿ ಅಂಗಡಿಯನ್ನು ಗಮನಿಸಬಹುದು.

ಈ ದೃಶ್ಯದಲ್ಲಿ ನಾವು ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಸೇತುವೆಯನ್ನು ಹಾಗೂ ಇನ್ನೊಂದು ಕಾಲು ಸೇತುವೆಯನ್ನು ಗಮನಿಸಬಹುದು.

ಇಲ್ಲಿ ಒಬ್ಬ ಪಾದ್ರಿ ಬಹುಶಃ ಧ್ವಜಾರೋಹಣ ಮಾಡುತ್ತಿದ್ದಾನೆ.

ಈ ದೃಶ್ಯದಲ್ಲಿ ನಾವು ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಎರೆಡು ಪಾರ್ವತಗಾಳ ನಡುವೆ ನಿಂತು ಕೊಂಡಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಇಬ್ಬರೂ ವ್ಯಕ್ತಿಗಳನ್ನು ನೋಡಬಹುದು ಒಬ್ಬ ವ್ಯಕ್ತಿ --

ಇನೂಬ್ಬ ವ್ಯಕ್ತಿ ಅವನ ಕಡೇ ತಿರುಗಿ ನೊಡುತ್ತಾ ಅವನಿಗಾಗಿ ಕಾಯುತಿದ್ದಾನೆ ಅವರ ಸುತ್ತಲೂ ದಟ್ವವಾದ ಕಾಡು ಇದೆ .

ಈ ದೃಶ್ಯದಲ್ಲಿ ನಾವು ವಸಿಕ ಡೈರಿ ಪಾರಲರ್ ಎಂಬ ಒಂದು ಪರ್ಲರನ್ನು ನೂಡಬಹುದು .

ಈ ದೃಶ್ಯದಲ್ಲಿ ನಾವು ಒಂದು ಮೀನು ಮಾರುಕಟ್ಟೆಯನು ಹಾಗ ನೂಡಬಹುದು ಇಲ್ಲಿ ಬಹಳಷ್ಟು ತರಹದ ಮೀನುಗಳು ಇವೆ ಪಂಪ್ಲ್ಲೆಟ್ ಮೀನು ಸಮುದ್ರಾದ ಮೀನು .